ಒಂದು ರೀತಿ ಗೂಬೆಯ ಮುಖಗಳನ್ನ ಹೊಂದಿದ ರೀತಿ ಕಾಣ್ತಾ ಇದಾವೆ .

ಈ ಆಕಳು ಬಹಳ ತುಟ್ಟಿ ದುಬಾರಿ ಇರ್ತಕ್ಕಂತದ್ದು ಮತ್ತು ಹಾಲು ಅತಿ ಹೆಚ್ಚು ಇವು ಹಾಲನ್ನ ಕೊಡ್ತಾವೆ.

ಇಲ್ಲಿ ಒಬ್ಬ ವ್ಯಕ್ತಿ ಬಟ್ಟೆಯನ್ನ ಇಸ್ತ್ರಿ ಮಾಡ್ತಾ ಇದಾರೆ.

ನಾವು ಇಲ್ಲಿ ಊಟವನ್ನು ನೋಡಬಹುದು ಒಂದು ತಟ್ಟೆಯಲ್ಲಿ ಅನ್ನ --

ನಾವು ಕೂಡ ಕಟ್ಟಿಂಗ್ ಅಂಗ್ಡಿಗ್ ಹೋದಾಗ.